ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ದೇವಸ್ಥಾನ. ನೋಡಲು ಇದು ಹಡ್ಡವಾಗಿ ನಿಮಿಸಿದ್ದಾರೆ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಇಲ್ಲಿ ಅದ್ಭುತವಾದ ಚಿತ್ರ ನೋಡಲು ತುಂಬಾ ಚೆನ್ನಾಗಿದೆ.

ನೋಡಲು ಅದ್ಭುತವಾದ ಒಂದು ಕೆಫೆ ಇದಾಗಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ಅದ್ಭುತವಾದ ತುಂಬಾ ಅದ್ಭುತವಾದ ಚಿತ್ರ.

ಇದೊಂದು ಜಿಮ್ ಸೆಂಟರ್ ಇರಬಹುದು ನೋಡಲು ಇಲ್ಲಿ ಹಲವಾರು ಯಂತ್ರಗಳು ಇಧವೇ. ನೋಡಲು ಇಲ್ಲಿ ಒಂದು ಹುಡುಗ ನಿಂತಿಧಾನೆ ನೋಡಲು ಅದ್ಬುತವಾದ--